ಇದು ಕಟಿಂಗ್ ಶಾಪ್ ಎಲ್ಲಾ ಎಲ್ಲಾ ಹಲ್ಲ್ಯಾಗ್ ಮನಿ ಮನ್ ನಾವು ಸಣ್ಣವರಿದ್ದಾಗ ಹಳ್ಳಿಗಳಗ್ ಬಂದು ಕಟಿಂಗ್ ಮಾಡತ್ತಿದ್ರು. ಈಗ ಅಲ್ಲೇ ಇಟ್ಟು ಸ್ಟೈಲಿಸ್ಟ್ ಆಗಿ ಮಾಡತ್ತರೆ.

ಜನ ಜಗ್ಗುಲಿ ನೋಡಿದ್ರೆ ಜಾತ್ರೆ ತರ ಇದೆ. ಅಹ್ ಜಾತ್ರೆ ಅಂದ್ರೆ ಒಂದ್ ವಿಶೇಷ ಎಲ್ಲಾರು ಹೊಸ ಬಟ್ಟೆ --

ಮದುವೆ ಸಮಾರಂಬದಲ್ಲಿ ಅಹ್ ಡಿಜಿಟಲ್ ಟಿವಿ ಆಗಿದೆ ಹೆಚ್ಚಿನ ದಿನಗಳಲ್ಲಿ ಮದುವೆ ಅನ್ನೋದು ಒಂದ್ ರೆಕಾರ್ಡಿಂಗ್ ಫೋಟೋ ಫೋಟೋ ರೆಕಾರ್ಡಿಂಗ್ ಇದೆ ಆಗಿ ಬಟ್ಟಿದೆ. ಮುಂಚೆ ಎಲ್ಲಾ ಊಟ ಗೀಟ ಅಂತ ಇದ್ವಿ ಈಗ ಫೋಟೋ ತೆಗೆಯೋದೇ ಒಂದ್ ಟ್ರೆಂಡ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಟಿವಿ ಲೆಲ್ಲಾ ಬರೊತ್ರ ರೆಕಾರ್ಡಿಂಗ್ ಮಾಡತ್ತಿದ್ದಾರೆ. ಟೆಕ್ನೊಲೊಜಿ ಮುಂದವ್ರದ್ ಭಿಟೈತ್ತೆ.

ಬೇರೆ ಬಾಷೆಗಳನ್ನ ಬಳಸ್ತಾಯಿದರೆ ಇದನ್ನ ನಾವು ಹೋಗಲಾಡಿಸಬೇಕು. ಯಾವದೇ ನಮ್ಮ ಹೋಟೆಲ್ ಆಗ್ಲಿ ಯಾವದೇ ಗಾಡಿ ಆಗ್ಲಿಯಾವದೇ ಇದ್ರಲಾಗಲ್ಲಿ ಕನ್ನಡದಲ್ಲಿ ಬರೀಬೇಕು ಮತ್ತೆ ಕನ್ನಡದಲ್ಲೇನೆ ಯಾವದೇ ಪಾಂಫ್ಲೆಟ್ ಹಾಕ್ಸ್--